ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಡ್ರಾಗಳು ಸಹ ಇವೆ.

ಈ ಕೆರೆಯ ಸುತ್ತಲು ಹಲವಾರು ಜನರು ಓಡಾಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಚಿಕ್ಕ ಚಿಕ್ಕ ಬಲೂಸ್ಸ್ ಗಳು ಸಹ ನಾವು ನೋಡಬಹುದಾಗಿದೆ.

ಮ ಅ ಹಲವಾರು ಜನರು ಕೆಲ್ಸ ಮಾಡುತ್ತಿರುವ ದೃಶ್ಯ ನೋಡಬಹುದು.

ಮತ್ತು ಇಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ ಗಳು ಸಹ ನಾವು ನೋಡಬಹುದು ಮತ್ತು ಇಲ್ ಬಕೆಟ್ ಅನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದ್ ಸುತ್ತಲು ಕಾಂಪೌಂಡನ್ನು ಕಟ್ಟಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಅಚ್ಚ ಹಸಿರಾದಂತಹ ಗಿಡಮರಗಳು ಸಹ ನಮಗೆ ಕಾಣುತ್ತಿವೆ.

ಮತ್ತೆ ಇಲ್ಲಿ ಒಂದು ಟೇಬಲ್ ಮೇಲೆ ಒಂದು ತೂಕ ಮಾಡ್ತಾಕಂತ ಮಷೀನ್ ಅನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಸರ್ಕಲ್ ಅನ್ನು ಕಾಣಬಹುದು.

ಮತ್ತು ಹಚ್ಚ ಹಸಿರಂತ ಗಿಡ ಮರಗಳನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ದೀಪಾವಳಿಯಲ್ಲಿ ಅಸ್ತಕಂತಹ ಹಲವಾರು ಪಟಾಕಿಗಳನ್ನ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಗಾಡಿಗೆ ಎರಲು ಚಿಕ್ಕದಾದಂತ ಮೆಟ್ಟಿಲು ಮೇ ಸೇತುವೆಯನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ವಿಶಾಲವದಂತ ಒಂದು ಗ್ರೌಂಡ್ ಅನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಗೋದಾಮನ್ನು ಕಾಣಬೋದ್--

ಹಾಗು ಮುಂದ್ಗಡೆ ಕೆಲವು ಮುಟೆಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಬಗೆಯ ಬಹು ಬಟ್ಟೆಗಳನ್ನು ಕಾಣಬಹುದು ಹಾಗು ಅವನ್ನು ಸುರುಳಿ ಆಕಾರದಲ್ಲಿ ಸುತ್ತಿದ್ದಾರೆ.

ಹಾಗು ಗುಡ್ಡವನ್ನು ನಾವಿಲ್ಲಿ ನೋಡಬಹುದಾಗಿದೆ ಹಿಂದ್ಗಡೆ.

ಈ ದೃಶ್ಯದಲ್ಲಿ ನಾವು ಒಂದು ಫಂಕ್ಷನ್ ಅನ್ನು ಕಾಣಬಹುದು.

ಮತ್ತು ದೊಡ್ಡದಾಂಥ ಕಲ್ಲು ಬಂಡೆಗಳನ್ನು ನೋಡಬಹುದು.

ಹಾಗು ಇಲ್ಲಿ ಮೇಲಿಂದ ನೀರು ದುಮುಕುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಪ್ರಯಾಣಿಕರು ನೆಡೆದುಕೊಂಡು ಹೋಗುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಸ್ವಿಮ್ಮಿಂಗ್ ಪೂಲನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಮೆಕಾನಿಕಲ್ ಶಾಪನ್ನು ನೋಡಬಹುದು.

ಮತ್ತು ಇಲ್ಲಿ ಒಂದು ಕಾರ್ ಸಹ ನಿಂತಿರುವ ದೃಶ್ಯ ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಫ್ಯಾಕ್ಟರಿ ಅನ್ನು ಕಾಣಬಹುದು.

ಮತ್ತು ಇಲ್ಲಿ ಡೈನ್ನಿಂಗ್ ಟೇಬಲ್ ಸಹ ನಮ್ಗೆ ಕಾಣುತ್ತಿದೆ.

ಮತ್ತು ಇಲ್ಲಿ ಕೆಲವು ಕಾಜಿನ ವಸ್ತುಗಳ ಮೇಲೆ ಕೆಲವು ನೊಟೀಸ್ ಬೋರ್ಡ್ ಗಳನ್ನು ಅಂಟ್ಟಿಸಿದ್ದಾರೆ.

ಮತ್ತು ಇಲ್ಲಿ ಒಂದು ಮೀಟಿಂಗ್ ನಡೆಸುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಮೂರು ಸಿನ್ತೆಕ್ಸ್ ಗಳನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡಬಹುದು.

ಹಾಗು ಇಲ್ಲಿ ಎರಡು ತಿಜೋರಿ ಕಾಣಬೋದು.

ಇಲ್ಲಿ ಎರಡು ದೀಪಗಳನ್ನು ಹ ಕಾಣಬಹುದು ಹಾಗು ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಮತ್ತು ಇಲ್ಲಿ ಸಸ್ಯಹಾರಿ ಮಾಂಸಾಹಾರಿ ಸಿಗುತ್ತದೆ ಎಂದು ಬೋರ್ಡನ್ನು ಹಾಕಿದ್ದಾರೆ.

ಮತ್ತು ಹೊರಗಡೆ ಜನ ಇದ್ದಾರೆ ಮತ್ತು ಎರಡು ಗಾಡಿಗಳನ್ನು ಕಾಣಬಹುದು.

ಹಾಗೂ ಇಲ್ಲಿ ಚಿಕ್ಕದಾದಂತಹ ಬೆಂಕಿಯನ್ನ ಹಚ್ಚಿದ್ದಾರೆ.

ಹಾಗೂ ಆ ಬೆಂಕಿಯಲ್ಲಿ ಒಬ್ಬ ವ್ಯಕ್ತಿಯು ಏನೋವನ್ನು ಸುಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ಈಶ್ವರ ಎಂದು ಬರೆದು ಬೋರ್ಡ್ ಸಹ ಹಾಕಿದ್ದಾರೆ.

ಮತ್ತು ಇದು ಒಂದು ಹೂವಿನ ಅಂಗಡಿ ಆಗಿದೆ.

ರಾಜಾಧಿಪತಿ ಯೋಗಿರಾಜ ಪದ್ಮಪುರ ಬ್ರಹ್ಮಾಸ್ತ್ರ ಹಾಗೂ ಶ್ರೀ ಸಿದ್ಧಿವಿನಾಯಕ ಸದ್ಗುರು ಶ್ರೀನಿವಾಸ ಮಹಾರಾಜ ಶ್ರೀ ಜೈ ಎಂಬ ಬೋರ್ಡ ಅನ್ನು ಕಾಣಬಹುದು.

ಮತ್ತು ದೋ ವಿಶಾಲವಾದಂತ ಮೈದಾನವನ್ನು ನೋಡಬಹುದು.

ಹಾಗೂ ದೊಡ್ಡದಾದಂತ ಮರವು ಸಹ ನಮಗೆ ಕಾಣುತ್ತದೆ.

ಮತ್ತು ಇಲ್ಲಿ ಬಾಳೆ ಗಿಡಗಳನ್ನು ಕಾಣಬಹುದು ಮತ್ತು ದೊಡ್ಡದಂತ ಮರವು ಸಹ ಇದೆ.

ಹಲವು ಆರು ಡೈನಿಂಗ್ ಟೇಬಲ್ ನ್ನು ಕಾಣಬಹುದಾಗಿದೆ.

ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ಕುಳಿತುಕೊಂಡಿರುವ ದೃಶ್ಯ.